ಅದಕ್ಕೆ ಹಲವಾರು ಮರಗಳನ್ನು ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ಎರಡು ಮನೆಗಳನ್ನು ನೋಡಬಹುದಾಗಿದೆ.

ಅದೇ ರೀತಿಯಾಗಿ ಡೋರ್ ಗಳನ್ನ ನೋಡಬಹುದಾಗಿದೆ.

ಅದೇ ರೀತಿಯಾಗಿ ಹಲವಾರು ತರದ ಲೈಟ್ಸ್ ಗಳನ್ನ ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಈ ಒಂದು ಚಿತ್ರದಲ್ಲಿ ಸ್ಕೂಟಿಯ ಶೋರೂಮ್ ಅನ್ನ ನೋಡಬಹುದಾಗಿದೆ ಹಾಗೆ ಹಲವಾರು ಸ್ಕೂಟಿಗಳನ್ನು ನೋಡಬಹುದಾಗಿದೆ.

ಹಾಗೆ ಒಂದು ಎಂಟ್ರೆನ್ಸ್ ಭಾಗವನ್ನು ನೋಡಬಹುದಾಗಿದೆ.

ಅದೇ ರೀತಿಯಾಗಿ ಒಂದು ಕಾರನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಈ ಒಂದು ಚಿತ್ರದಲ್ಲಿ ಪೂಜೆ ಸಲ್ಲಿಸುತ್ತಿರುವ ದೃಶ್ಯವನ್ನು ನೋಡಬಹುದಾಗಿದೆ ಹಾಗೆ ಒಂದು ಟೇಬಲ್ ನ ನೋಡಬಹುದಾಗಿದೆ ಅದೇ ರೀತಿಯಾಗಿ ಒಂದು ಚೇರನ್ನ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಕೆಲವಾರು ಜನರು ಕುಳಿತು ಕೊಂಡಿರುವುದನ್ನು ಚಿತ್ರದಲ್ಲಿ ನೋಡಬಹುದಾಗಿದೆ ಹಾಗೆ ಸಣ್ಣ ತಿಪಾಯಿಗಳನ್ನು ಸಹ ಕಾಣಬೋದಾಗಿದೆ.

ಇದೇ ರೀತಿಯಾಗಿ ಎಲ್ಲರೂ ಮಾಸ್ಕ್ ಹಾಕೊಂಡು ನಿಂತಿರುವುದನ್ನು ಈ ಚಿತ್ರದಲ್ಲಿ ಕಾಣಬಹುದಾಗಿದೆ ಹಾಗೆ ಒಬ್ಬ ಅಜ್ಜಿ ಕುಳಿತುಕೊಂಡಿರುವುದನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ ಹಾಗೆ ಒಂದು ಗೇಟ್ ಅನ್ನು ಸಹ ಈ ಚಿತ್ರದಲ್ಲಿ ನೋಡಬಹುದು ಆಗಿದೆ.

ಈಗ್ ಒಬ್ಬ ವ್ಯಕ್ತಿಯ ಶೂ ಗಳನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ ಹಾಗೆ ನೀರು ಹರಿಯುತ್ತಿರುವ ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಅದೇ ರೀತಿಯಾಗಿ ತೆಂಗಿನ ಮರಗಳನ್ನ ನೋಡಬಹುದಾಗಿದೆ.

ಚಿತ್ರದಲ್ಲಿ ಒಂದು ವೆಲ್ಡಿಂಗ್ ಶಾಪ್ ನ ನೋಡಬಹುದಾಗಿದೆ.

ಈ ಹಲವರು ವ್ಯಕ್ತಿಗಳು ಕೆಲಸದಲ್ಲಿ ನಿರತರಾಗಿರುವುದನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಇವನ್ ಚಿತ್ರದಲ್ಲಿ ಪಿಜ್ಜಾ ಹೋಟೆಲ್ ಅನ್ನು ನೋಡಬಹುದಾಗಿದೆ ಹಾಗೆ ಫ್ರೀಜ್ ರೋಲ್ ಎಂದು ಬರವನ್ನ ನೋಡಬಹುದಾಗಿದೆ ಅದೇ ರೀತಿಯಾಗಿ ಸ್ಟಾರ್ ಮಾರ್ಕ್ ಚಿಹ್ನೆಯನ್ನು ನೋಡಬಹುದಾಗಿದೆ.

ಹಾಗೆ ಬಾಟಲ್ ಗಳನ್ನ ನೋಡಬಹುದಾಗಿದೆ ಅದೇ ರೀತಿಯಾಗಿ ನೀರಿನ ಕ್ಯಾನ್ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಈ ಒಂದು ಚಿತ್ರದಲ್ಲಿ ಒಂದು ತರಗತಿಯ ಕೊಠಡಿಯನ್ನು ನೋಡ್ಬೋದಾಗಿದೆ ಹಾಗೆ ಒಂದು ಬೋರ್ಡನ್ನ ನೋಡ್ಬೋದಾಗಿದೆ.

ಇದೇ ರೀತಿ ಮಿಲ್ಕ ಶೇಕ್ ಎಂಬ ಬರಹವನ್ನ ನೋಡಬಹುದಾಗಿದೆ.

ಅದೇ ರೀತಿಯಾಗಿ ಹಲವಾರು ಜನರನ್ನ ಈ ಚಿತ್ರದಲ್ಲಿ ನೋಡಬಹುದಾಗಿದೆ ಹಾಗೆ ತಂತಿಯ ಬೇಲಿಯನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಹಲವಾರು ತರಹದ ಉತ್ಪನ್ನಗಳ ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ ಹಾಗೆ ಎಣ್ಣೆಯ ಬಾಟಲ್ ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಹಾಗೆ ವಿಂಡೋ ಗಳನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಹಾಗೆ ಡೆಕ್ಸೋಲಾಕ್ ಎಂಬ ಬರಹವನ್ನು ಸಹ ಈ ಚಿತ್ರದಲ್ಲಿ ನೋಡಬಹುದಾಗಿದೆ.

ಅದೇ ರೀತಿ ವಿದ್ಯುತ್ ಕಂಬಗಳನ್ನು ನೋಡಬಹುದಾಗಿದೆ.

ಅದೇ ರೀತಿಯಾಗಿ ಒಂದು ಮಂಚವನ್ನ ನೋಡಬಹುದಾಗಿದೆ ಹಾಗೆ ಒಂದು ಟಿಜರಿಯನ್ನು ನೋಡಬಹುದು ಅದೇ ರೀತಿಯಾಗಿ --

ಈ ಚಿತ್ರದಲ್ಲಿ ಒಂದು ಶೇಡ್ ಅನ್ನ ನೋಡಬಹುದಾಗಿದೆ ಹಾಗೆ ಒಂದು ಮರವನ್ನ ನೋಡಬಹುದಾಗಿದೆ ಅದೆ ರೀತಿಯಾಗಿ ಮೂವರು ವ್ಯಕ್ತಿಗಳನ್ನ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಇಲ್ಲಿ ಒಂದು ಟ್ಯಾಕ್ಟರ್ ನ ನೋಡಬಹುದಾಗಿದೆ.

ಹಾಗೆ ಒಂದು ಕಬ್ಬಿಣದ ಟೇಬಲು ಈ ಚಿತ್ರದಲ್ಲಿ ನೋಡಬಹುದಾಗಿದೆ.

ಹಾಗೆ ಹಲವಾರು ತರದ ಮರಗಳನ್ನ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ ಅದೇರೀತಿಯಾಗಿ ಕಟ್ಟಡದ ಪಿಲ್ಲರ್ ಗಳನ್ನ ನೋಡಬಹುದಾಗಿದೆ ಹಾಗೆ--

ಹಾಗೆ ಸಾಗರ್ ಪ್ರೊ ಯುಪರವನ್ನ ನೋಡಬಹುದಾಗಿದೆ.

ಅದೇ ರೀತಿಯಾಗಿ ಲೆಟ್ಸ್ ಗಳನ್ನ ನೋಡಬಹುದಾಗಿದೆ.

ರೀ ಕೃಷ್ಣ ಬಿಳಿಯ ಬರಹವನ್ನ ನೋಡಬಹುದಾಗಿದೆ.

ಈ ವಿಂಡೋ ದ ಪ್ರತಿಬಿಂಬವನ್ನು ಟೈಲ್ಸ್ ಮೇಲೆ ನೋಡಬಹುದಾಗಿದೆ.

ಒಂದು ಚಿತ್ರದಲ್ಲಿ ಒಂದು ಶೆಡ್ ಅನ್ನು ನೋಡಬಹುದಾಗಿದೆ ಅದೇ ರೀತಿಯಾಗಿ ಒಂದು ಕಾರ್ ಅನ್ನು ನೋಡಬಹುದಾಗಿದೆ ಹಾಗೆ ಕಬ್ಬಿಣದ ಕಂಬವನ್ನು ಸಹ ಕಾಣಬಹುದಾಗಿದೆ.

ಅದೆ ರೀತಿ ಒಂದ್ ಚೇರ್ ಅನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ ಹಾಗೆ ಕಾರ್ ನ ಗಾಲಿನು ಸಹ ಈ ಚಿತ್ರದಲ್ಲಿ ನೋಡಬಹುದಾಗಿದೆ.

ಅದೆ ರೀತಿ ದೊಡ್ಡ ಮರಗಳನ್ನು ನೋಡಬಹುದಾಗಿದೆ.

ಇಲ್ಲಿ ಒಂದು ವಿಂಡೋ ವನ್ನ ನೋಡಬಹುದಾಗಿದೆ.

ಅರೋಗ್ಯ ಆರ್ಗನಿಕ್ಸ್ ಎಂಬ ಬರಹವನ್ನ ನೋಡಬಹುದಾಗಿದೆ.